ಬಂದು ಶಾಂತತೆ ಇಂದ ಏಕ ಚಿತ್ತದಿಂದ ದೇವರಲ್ಲಿ ತಮ್ಮ ಕೋರಿಕೆಗಲ್ಲನ್ನು ಇಟ್ಟು ಅದಕ್ಕೆ ಪರಿಹಾರವನ್ನು--

ಇದು ತುಂಬಾ ಅಪಾಯಕಾರಿಯಾಗಿವೆ ಎಂದು ಹೇಳಬಹುದು ಈ ಬಂಡೆಗಳು ತುಂಬಾ ಗಟ್ಟು ಮುಟ್ಟಾಗಿರುತ್ತವೆ.

ಇದು ಬಿರಿಯಾನಿಯ ಆಹಾರ ವಾಗಿದೆ ಇದನ್ನು ಚಿಕನ್ ಅಥವಾ ಮಟನ್ ಬಿರಿಯಾನಿ ಎಂದು ಹೇಳಬಹುದು. ಇಲ್ಲಿ ದೊಡ್ಡದಾದ ತಟ್ಟೆಯಲ್ಲಿ ಊಟವನ್ನು ಆಯೋಜಿಸಿ ಇಡಲಾಗಿದೆ.

ಈ ಶಾಲೆಯಿಂದ ಅವರು ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ತುಂಬಾ ಅನುಕೂಲವಾಗುತ್ತದೆ. ಈ ಶಾಲೆಯೂ ಇವು ಆಕಾರ ಹೊಂದಿದ್ದು--

ಈ ಕಾಟ್ ಕಾ ಕಲ್ಲುಗಳಿಂದ ಕೋಟೆಗಳು ಭದ್ರವಾಗಿರುತಿದ್ದವು.